ಅಂದ್ರೆ ಬಣ್ಣ ಹಸಿರು ಕೆಂಪು ಹಳದಿ ಗುಲಾಬಿ ನೀಲಿ ಸಿಮೆಂಟ್ ಕಲರ್ ವಿಧ ವಿಧವಾಗಿ ಕಲರನ್ನ ಹೊಂದಿದೆ.

ಇದು ಒಂದು ಫ್ಲವರ್ ಮಾರ್ಕೆಟ್ ಅಗಿದು ಈ ಹಬ್ಬಗಳ ಟೈಮ್ ಅಲ್ಲಿ ತಳಿ ತೊರಣ ಕಟ್ಲಿಕೆ ಬೇಕಾಗುತ್ತಲ್ಲ ಅತರದ ಐಟೀಮ್ ಎಲ್ಲ ಇಲ್ಲಿ ಹಾಕಿದ್ದಾರೆ .

ಹಾ ಬಾಲ್ಕ್ ಶಟ್ಸ್ ಅಕಿದ್ದಾರೆ ಅವರು ಗ್ರೀನ್ ಕಲರ್ ಟೀ ಶರ್ಟ್ ಆಗಿ ಕೊಲ್ಲಿಂಗ್ ಗ್ಲಾಸ್ಸ್ ಆಕೀ ನಿಂತು ಪೋಸ್ ಕೂಡ್ತ ಇದ್ದಾರೆ ಬೆಟ್ಟದ ಕಲ್ಲಿನ ಸಂಧಿಗಳಲ್ಲಿ

ಚೆಂಡು ಹೂ ಮತ್ತೆ ಇನ್ನು ಏನು ಡೆಕುರೇಷನ್ ಮಾಡಿದ್ದಾರೆ ಇವರ ತಲೆಗೆ ಟಾವಾಲನಿಂದ ಪೇಟಾ ಕಟ್ಟಿಕೊಂಡಿದ್ದಾರೆ.

ಇದು ಒಂದು ಈ ಫೋಟೋ ದಲ್ಲಿ ಕಾಣ್ತಾ ಇರೂದು ಟ್ರಾಕಿಂಗ್ ಪ್ಲೇಸ್ ಟ್ರಾಕಿಂಗ್ ಪ್ಲೇಸ್ ಅಲ್ಲಿ ಟ್ರಾಕಿಂಗ್ ಮಾಡಿ --

ಆ ಅಲ್ ಒಬ್ಬರೂ ಮುಂದೆ ಕೂತಿದ್ದಾರೆ ಇಲ್ ಒಬ್ಬರು ಹಿಂದೆ ಹುಟ್ಟ್ ಹಾಕ್ತಾ ಇದ್ದಾರೆ ಅವ್ರ್ ಮದ್ಯ ಏನೋ ಇಟ್ಟಿದ್ದಾರೆ ಫಿಶ್ ಹಾಕ್ಲಿಕ್ಕೆ--